ಕಾರಣ ಕೆಳಗಡೆ ನದಿ ಹಾದಿ ಹೋಗಿರುವುದರಿಂದ.--

ಈ ಚಿತ್ರದಲ್ಲಿ ನಾವು ಒಂದು ಜೈನ ಮಂದಿರವನ್ನು ನೋಡಬಹುದಾಗಿದೆ.

ಈ ಚಿತ್ರದಲ್ಲಿ ನಾವು ಒಂದು ರೈಲ್ವೆ ನಿಲ್ದಾಣವನ್ನು ನೋಡಬಹುದು ಹಾಗೆ ಹಲವಾರು ಪ್ರಯಾಣಿಕರು ಪ್ರಯಾಣಿಕರು ಅನ್ನು ಸಹ ನಾವಿಲ್ಲಿ ನೋಡಬಹುದು.